ಅವರ್ ನೋಡದವರ ನಾವ್ ಆಡ್ತೀಯೋ ಬಿಡ್ತೀಯೋ ಅವರ್ ಆಡೊರೊನ್ನ ನೋಡ್ದೆ ಕುಣಿತಿರ್ತೀವಿ ಸುಮ್ಕೆ.

ಅಲ್ಲಿ ಅವರ್ ದೇವ್ರು ನಿಮ್ಗ್ ಕೇಳ್ಳಿಕೆ ಅಂತ ಯಾವಾಗ್ ಬರುತ್ತ ಅವಾಗ್ ಬರುತ್ತ ಅಂತ ಹೇಳಿ ಸಕಾಗ್ಬಿಡತ್ತೆ ಕಾದು ಕಾದು ಕಾದು ಕಾದು.

ಒಂದ್ಸಲ್ ರುಚಿ ಹತ್ತಿತಂದ್ರೆ ತಿಂಬೋದ್ ತಿಂಬೋದ್ ತಿಂಬೋದ್ ತಿಂಬೋದೇ ಊರಗಂತ್ತು ಜಗ್ಗಿ ಇರ್ತತೇ ಸುಮ್ನೆ ಯಾರ್ ಗದ್ದೆಯಾನ ಹೋಡೋದ ಹರ್ಕೊಂದ್ ಬರೋದೆ.

ಅಬ್ಬಾ ವೆಸ್ಟ್ ಮಾಡ್ತಾರೆ ಅವರು ಹತ್ರ ಬಂದು ನಮಕ್ ಬರೋಲ್ಲ.

ಜಿಂಕೆಗಳು ಹಾಗೆಲ್ಲ ನೋಡ್ಬಿಟ್ರೆ ನನ್ ಟೂರ್ ಗೆ ಹೋದಲೆಲ್ಲಾ ಎಸ್ಟ್ ಬೇಸ್ ಇರ್ತವ ಜಿಂಕೆ ಎರಡು ಕೊಡು ಇರ್ತವೆ ಅಲ್ಲ.

ಇವರು ಅವಗೆ ಜಗ್ಗೆ ಸತ್ಯಾಗ್ರಹ ಮಾಡವರ್ ಉಪ್ಪಿನ ಸತ್ಯಾಗ್ರಹ ಅಂತೆ ಅವಂತೆ ಇವಂತೆ.

ಪೋಸ್ಟ್ ಇಲ್ಲ ಈಸ್ಟ್ ಇಲ್ಲ ಒಂದೇ ನಿಮಿಷದಲ್ ಹೇಗ್ ಒಂದ್ ಮೆಸೇಜ್ ಹಾಕ್ಬೇಡ್ತಾರೆ ಇವಾಗ್ ಎಲ್ಲ ಮೊಬೈಲ್ ಕಾಲ ಪೋಸ್ಟ್ ಆಫೀಸ್ ಗೆ ಯಾರೋ ಹೋಗ್ತಾರೋ ಏನ್ ಕಥೆ.